ನೀರು ಎದ್ದು ಕಾಣತ್ತೆ. ನೀರಿ ಅಲೆಗಳು ನೀರಲ್ಲಿ ನಮಗೆ ಗೋಚಾರವಾಗ್ತಾಯಿದೆ. ಇನ್ನೋಂದು ತೀರಾದಲ್ಲಿ ಒಂದಿಬ್ರು ಮಕ್ಕಳು ಅಲ್ಲಿ ಆಟ ಆಡೋದು ಕಾಣತ್ತೆ. ನೀರು ಮಲೀನವಾದ ಹಾಗೆ ಇದೆ ಕಪ್ಪು ಮಿಶ್ರಿತ ನೀರು.

ಒಂದು ಒಳ್ಳೆ ಆಹಾರವನ್ನು ನಮಗೆ ಇಲ್ಲಿ ಕಾಣಬಹುದು. ಗುಲಾಬಿ ಹೂವಿನ ರೀತಿಯಲ್ಲಿ ಕ್ಯಾರಟ್‌ ಅನ್ನು ಬಿಡಿಸಿದ್ದಾರೆ. ಚಟ್ನಿ ಇದೆ ಬಹುಶ ಹ-ಹಪ್ಪಳವನ್ನು ಮಸಾಲೆ ಪಾಪಡ್‌ ಎಂದು ಕರಿತ್ತೀವಿ ಅದು ಬಹುಶ ನಮಗೆ ಎದ್ದು ಕಾಣ್ತಾ ಇದೆ.

ಸೂರ್ಯನ ಕಿರಣಗಳು ನೀರಿನ ಮೇಲೆ ಬಿದ್ದು ಅದರ ಪ್ರತಿಫಲನ ನಮಗೆ ಕಾಣ್ತಾ ಇದೆ ಆಕಾಶ ಕೂಡ ತುಂಬ ತಿಳಿಯಾಗಿ ಇದೆ. ಅಹ್ --

ತುಂಬ ಆಧುನಿಕ ಸವಲತ್ತುಗಳಿಂದ ಕೂಡಿದ ಜಿಮ್ ಎಂಬಂತೆ ಕಾಣ್ತಾಯಿದೆ ಯಾರು ಕಾಣ್ತಾ ಇಲ್ಲ ಬಹುಷ್ಯ ವಿರಾಮದ ವೇಳೆಯಲ್ಲಿ ತೆಗೆದ ಚಿತ್ರ ಎಂಬಂತೆ ಗೋಚ --

ರಿಕ್ಷಾ ಹಳದಿ ಬಣ್ಣದಾಗಿರೋದ್ರಿಂದ ತಮಿಳ್ ನಾಡಿನ ಯಾವುದೋ ಚಿತ್ರದ ರೀತಿಯಲ್ಲಿ ಇದೆ. ವಿದ್ಯುತ್ ತಂತಿಗಳು ನಮಗೆ ಕಾಣ್ತಾ ಇದೆ. ವಿದ್ಯುತ್ ಕಂಬಗಳು ಸ್ಟ್ರೀಟ್ ಲೈಟ್ಗಳು ಇದರಲ್ಲಿ --

ಹಸಿರು ಬಣ್ಣದಿಂದ ಕೂಡಿದ ಮಸೀದಿ ಈ ತರ ಇದೆ. ಯಾಕೆಂದ್ರೆ ಹಸಿರು ಬಣ್ಣದ ಮಸೀದಿ ನಮಗೆ ನೆನಪಿಗೆ ಬರುವುದು ಹಾಗು ಕಟ್ಟಡದ ನಿರ್ಮಾಣ ಕೂಡ--

ಯಾವುದೊ ದೇವಸ್ಥಾನದ ಕಲಾಕೃತಿ ಇದ್ದ ಹಾಗೆ ಇದೆ. ಯಾವೂದೋಕ್ಕೋ ಹ-ಹಸಿರು ಬಣ್ಣವನ್ನು ತೇಪೆ ಹಚ್ಚಿದ್ದಾರೆ.